ಹ ಅದೆ ನಮ್ಗೆ ಅಂದ್ರೆ ಅವನದೆಲ್ಲ function ಇದ್ರೆ ಕರೀತಾನಲ್ಲ ಈಗ ಒಂದು ಒಂದು ತಾರಿಕೊಳಗೆ ಆಚೆಯದ್ದು ಈಚೆಯದ್ದು program ಇರ್ತದಲ್ಲ.

ಅದಿಕ್ಕೇ ಅಂದ್ರೆ ಸ್ವಲ್ಪ ಅದ್ರಲ್ಲಿ ಕೂಡ ಇದ್ದೇವೆ ಈಗ.

ಅಂದ್ರೆ ನೀವು ಮೂವತ್ತೊಂದಕ್ಕೆ ಬಂದು ಬೇಕಿದ್ರೆ ಬೇಗ ಬೆಳಿಗ್ಗೆ ಬನ್ನಿ ಒಂದು ತಾರೀಖಿಗೆ ನಾವು ಮತ್ತೆ late ಆಗಿ ಬರ್ತೇವೆ. ಅಲ್ಲ ಮದುವೆ ಇಪ್ಪತ್ತೊಂದಕ್ಕೆ ಒಂದ್ ತಾರೀಖಿಗೆ ಬೇಗ ಅಲ್ಲ ಒಂದ್ ತಾರೀಖಿಗೆ ಅಲ್ವಾ ನಿಮ್ದು ಇದು program ? ಒಂದು ತಾರೀಖಿಗೆ ಏನು function ಇಲ್ವಾ ಅಲ್ಲ ನಾವು ಸಂಜೆ ಮೂವತ್ತೊಂದಕ್ಕೆ ಸಂಜೆ ಹೋಗುದು ಅಲ್ಲೆ stay ಆಗುದು ಮೂವತ್ತೊಂದಕ್ಕೆ ಒಂದ್ ತಾರೀಖಿಗೆ ಮತ್ತೆ return ಸಂಜೆ.

ಸರಿ ಸರಿ ಸರಿ ನೋಡುವ try ಮಾಡ್ತೇನೆ try.

ಆಯ್ತಾಯ್ತು ನೋಡುವ try ಮಾಡ್ತೇನೆ Maximum try ಮಾಡ್ತೇನೆ.

ಹಾಗೆ ಮತ್ತೆ ಕೋಳಿ ಎಲ್ಲ ತಕೊಂಡು ಹೋಗುದಲ್ಲ, ಪದಾರ್ಥ ಎಲ್ಲ ಅಲ್ಲೆ ಮಾಡುದು.

ಹ್ಮ್ ಅಂಗಡಿಯಲ್ಲಿ ಸಿಗ್ತದಲ್ಲ ಮಸಾಲಾ ಗಿಸಾಲ ಎಲ್ಲ ಸಿಗ್ತದೆ, ಬರಿ ಅಲ್ಲಿ fire ಮಾತ್ರ ಮಾಡುದು. ಬರುವಾಗ ಒಂದು ದೇವರಮನೆ ಉಂಟು ಅದು ಒಂದು view point ಒಳ್ಳೆ ಉಂಟು ಅಲ್ಲಿಗೆ ಹೋಗಿ ಬರುವ.

ಈಗ ಮತ್ತೆ ವಾತಾವರಣ ಎಲ್ಲ change ಉಂಟಲ್ಲಾ, cold cold ಅಲ್ಲ ಅದು ಒಳ್ಳೆ ಆಗ್ತದೆ.

ಹೌದು ಮಳೆಸ ಬರ್ತದೆ ಮಲೆಯದ್ದು ಹೇಳಿಕ್ಕೆ ಆಗಲ್ಲ.

ಹ್ಮ್ ನೋಡುವ ನೀವು try ಮಾಡಿ, ಮತ್ತೆ ನಂದು friends ಎಲ್ಲ ಇದ್ದಾರೆ ಕುಡಿಯುದು ಯಾರಾದ್ರು ಇದ್ದಾರಾ?

ಒಬ್ಬ ಹಾಗಾದ್ರೆ ಖರ್ಚ್ ತುಂಬ ಆಗ್ತದಾಂತ.

ನೀರ್ ಕುಡಿಯುವವರಾ ಹಾಗೆ ಹಾಗೆ. ಆಯ್ತು ನೋಡಿ ನಾನು ಹೇಳ್ತೇನೆ ನಾನ್ ಸ್ವಲ್ಪ ಕೆಲಸದಲ್ಲಿ ಇದ್ದೇನೆ ಧಣಿ ಬಂದ್ರು.

ಹಾ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹಾ ನಾನ್ಸಾ ಚೆನ್ನಾಗಿದ್ದೇನೆ, ಚಾ ಆಯ್ತಾ?

ಹಾ ಆಯ್ತು, ಇವತ್ತು ? ಇಲ್ಲ ರಜೆ ಇಲ್ಲ ಇವತ್ತು class ಉಂಟು, ಅಂದ್ರೆ online ಇವತ್ತು.

ಹಾ ಹಾಗಾದ್ರೆ ಮನೇಲೆ ಇದ್ದೀರಾ? ಅದೇ ನಾನು phone ಮಾಡೋದ ಬೇಡ್ವ ಅಂತ ನೋಡೋದು ನೀವು ಇದ್ರೆ ಅಂತ. ಹೌದಾ ಅದೇ ಈ~ ಇಟ್ಟಿದ್ದಾರೆ, ಅಂದ್ರೆ ನಮ್ದು ಆ ದೊಡ್ಡವರು ಅಂದ್ರೆ seniors ಇದ್ದಾರಲ್ವ ಅವರಿಗೆ exam ಆಗ್ತಾ ಉಂಟು, ಹಾಗಾಗಿ ನಮಗೆಲ್ಲ ಆ online ಈಗ, ಅವರಿಗೆ ಪರೀಕ್ಷೆ ಅಲ್ವಾ ಅದಕ್ಕೆ. ಆ ಮನೆಯಲ್ಲೇ ಇದ್ದೀರಾ? ಹಾ ಹೌದು, ಅಂದ್ರೆ ಈಗ ಒಂದು ಒಂದು ಗಂಟೆ ಒಂದು ಹನ್ನೆರಡು ಗಂಟೆಗೊಂದು class ಉಂಟು, ಅದಕ್ಕೆ.

ಅದು ಮನೇಲಿ ರಗಳೆ ಇಲ್ಲಲ್ಲ ಇಲ್ಲದಿದ್ರೆ ಅದು ಹೋಗುದು, ಬರುದು, ಈ ಸೆಕೆಗೆ ಸಾಕಾಗ್ತದೆ. ಅಯ್ಯಬ್ಬ ಅದ್ಹೌದು, ಇಲ್ಲದಿದ್ರು ಯಾರು ಹೋಗೋದು ಅಂತ ಆಗ್ತದೆ ಈಗ ಈ ಬಿಸಿಲು ನೋಡಿದ್ರೆ. ಹೌದು, ಒಂದು ಎಂಟು ಗಂಟೆ ತನಕ ಪರವಾಗಿಲ್ಲ ಸ್ವಲ್ಪ ಬೆಳಿಗ್ಗೆ ಹೊತ್ತು ಸ್ವಲ್ಪ ಚಳಿ ಚಳಿ ಇರ್ತದೆ, ಮಲಗ್ಲಿಕ್ಕೆ ಶೆಕೆಯಲ್ಲಿ. ಇಲ್ಲಿ ಇಲ್ಲಿ ಏನಂದ್ರೆ ಈ ಇವತ್ತು ಸ್ವಲ್ಪ ಆಗ್ಬೋದು ಅನ್ಸುತ್ತೆ, ಇಲ್ಲದಿದ್ರೆ ತುಂಬಾ ಶೆಕೆ, ಇವತ್ತು ಸ್ವಲ್ಪ ಚಳಿ ಚಳಿ ಇದೆ ಈಗ, ಇಲ್ಲದಿದ್ರೆ ಶೆಕೆ, ತುಂಬಾ ಬಿಸಿಲು ಇರ್ತದೆ.

ಈಚೆ ಹಾಗಿಲ್ಲ, ಈಚೆ ಒಬ್ಬ ಬಿ~ ಬಿಸಿಲಂದ್ರೆ ಹೊರಗೆ ಬರ್ಲಿಕ್ಕೆ ಇಲ್ಲ .

Fan ಹಾಕಿದ್ರೆ ಬ~ fan ನ ಗಾಳಿಸಾ ಬಿಸಿಯೇ ಬರೋದು. ಹಾ ಹೌದು ಅದೇ ನಾ ಮೊನ್ನೆ ಉಡುಪಿಗೆ ಬಂದಿದ್ದೆ ಒಮ್ಮೆ, ನನ್ನ ಒಬ್ಳು ಇದ್ರು ಸ್ನೇಹಿತೆ ಇದ್ಳು, ಅವಳ ಮನೆಗೆ ಬಂದಿದ್ದೆ ನಾನು ಹಾಗೆ ಅಲ್ಲಿ ನಂಗೆ ಹೋಗಿ ಅಲ್ಲಿ full ಅಂದ್ರೆ ತುಂಬಾ ಶೆಕೆ ಇತ್ತು. ಅಲ್ಲಿ ಮತ್ತೆ ಅಲ್ಲಿದು ಬಿಸಿಲೆಲ್ಲಾ ಅಂದ್ರೆ ಉರಿ ಉರಿ ಬಿಸಿಲಲ್ವ

ನಮ್ಮದು ಮನೆ ಇಲ್ಲಿ ಕಡಲಿಗೆ ಹತ್ತಿರ ಇರೋದು ಸಮುದ್ರಕ್ಕೆ ಅದು . ಅದೇ, ಅಲ್ಲಿ ನಾನು ಹೋಗಿ ಮತ್ತೆ ಅಬ್ಬಾ ನಂಗಂತೂ ಹೊರಗೆ ಹೋಗ್ಲಿಕ್ಕೇನೆ ಆಗ್ತಿರ್ಲಿಲ್ಲ, ಬೇಡ ಮನೇಲೆ ಇರುವ ಮಲಗುವ ಅಂತಾಲೇ ಆಗ್ತಿತ್ತು, ಏನೂ ಕೂಡ ಕೆಲಸ ಮಾಡ್ಲಿಕ್ಕೇನೆ ಆಗ್ತಿರ್ಲಿಲ್ಲ, ಅವಳು ಹೇಳತಿದ್ಲು ಹೊರಗಡೆ ಎಲ್ಲಾದರೂ ಹೋಗುವ ಅಂತ ಆದೆ. ಬಿಸಿಲು ನೋಡುವಾಗ ಬೇಡ ಅಂತಾಲೆ ಆಗ್ತಿತ್ತು. ಹೌದು ಒಂದು ಈಗ beach ಇಗೆ ಹೋಗ್ಲಿ ಇದು ಕಡ್ಲು ಸಮುದ್ರ ಬದಿಗೆ ಹೋಗುವವಾ, ಆರು ಗಂಟೆ ಬಿಸಿಲೇ ಹೋಗುವ ಹಾಗೆವೆ ಇಲ್ಲ ಈಗ.

ಅದೇ ಇಲ್ಲಿ ಸ್ವಲ್ಪ ಅಂದ್ರೆ ಕರೆ ಸರಿ ಉಂಟು ಅಂದ್ರೆ ಹಾಗೇನಿಲ್ಲಾ ಆದ್ರೂ ಈಗ ಕೆಲವೊಮ್ಮೆ ಆ ಮಾತ್ರ ತುಂಬಾ ಇರುತ್ತೆ ಬಿಸಿಲು. ಹೌದು, ಮತ್ತೆ paper ಅಲ್ಲೆಲ್ಲ ಒಂದು ಎರಡ್ಮೂರು .

ಎರಡ್ಮೂರು ದಿವಸದಿಂದ paper ಅಲ್ಲಿ ಕೊಡ್ತಾ ಇದ್ದಾರೆ, ಆ ಇದು ತುಂಬಾ ನೀರೆಲ್ಲ ಕುಡಿಯಿರಿ, fruits ಇದು ಹಣ್ಣು ಹಂಪಲೆಲ್ಲ ಜಾಸ್ತಿ ಜಾಸ್ತಿ ತಿನ್ನಿ, ಎಲ್ಲ ಕುಡಿಯಿರಿ ಈಗ ತುಂಬಾ ಆ ಇದು. ಹೃದಯಾಘಾತ ಎಲ್ಲ ತುಂಬಾ ಆಗ್ತಾ ಉಂಟಂತೆ ಅಂದ್ರೆ ಈ . ಬಿಸಿಲಿಗೊಂದು ಎಷ್ಟು ನೀರು ಕುಡಿದ್ರು ಅಷ್ಟೇ, ಅಂದ್ರೆ ಬಾಯಾರಿಕೆ ಆಗುತ್ತೆ, ಹೋದ್ರೆ . ನಾವು fridge ಅಲ್ಲೆಲ್ಲ ಇಟ್ಟು ನೀರು ಕುಡಿತೇವಲ್ಲ ಹಾಗೆಲ್ಲಾ ಕುಡಿಬಾರ್ದಂತೆ ಅದ್ರಿಂದ ಈಗ ಎಲ್ಲರಿಗೆ ಜ್ವರ ಶೀತ ಎಲ್ಲ start ಎಲ್ಲ . ಆಯ್ತು ಒಮ್ಮೆ, ಒಮ್ಮೆ ಅಂತೂ ಎಲ್ಲರಿಗೂ ಒಮ್ಮೆ ಜ್ವರ ಎಲ್ಲ ಬಂದಾಯ್ತು, ಆಮೇಲೆ ಈ ಬಿಸಿನೀರು ಕುಡಿಲಿಕ್ಕೆ ಕೂಡ ಮನಸ್ಸೇ ಆಗೋದಿಲ್ಲ ಏನಾದ್ರೂ ತಣ್ಣಗೆ ಒಂದು ಕುಡಿಯುವ ಹಾಗೇ ಆಸೆ ಆಗತ್ತೆ. ಹೌದು, ಬಿಸಿಲು ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆವೆ ನಾವು ಹೆಚ್ಚು ಹಣ್ಣು ಎಲ್ಲ ಜಾಸ್ತಿ ತಿನ್ಬೇಕು, ಕಿತ್ತಳೆ, ದ್ರಾಕ್ಷಿ ಮತ್ತೆ ಕಲ್ಲಂಗಡಿ, ಅದೆಲ್ಲ ಜಾಸ್ತಿ ಜಾಸ್ತಿ ತಿನ್ಬೇಕು ಅಂತ ಹೇಳಿದ್ದಾರೆ.

Paper ಅಲ್ಲೆಲ್ಲ mobile ಅಲ್ಲೆಲ್ಲ ಬರ್ತಾ ಉಂಟು ಮತ್ತೆ ಗಾಡಿಯಲ್ಲಿ ಎಲ್ಲ petrol ಎಲ್ಲ ಜಾಸ್ತಿ ಇಡ್ಬೇಡಿ, ಅದು ಸ್ಪೋಟ ಆಗ್ತಾ ಉಂಟಂತೆ, ಎಲ್ಲ ಅಲ್ಲೆಲ್ಲ ಅದೇ ಎಲ್ಲ,

ಹಾ ಹೌದು ನಂಗೆ ರಜೆ ಒಂದು ವಾರ ರಜೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು.

ಹಾಗಾಗಿ ಮತ್ತೆ ನಾನು ಒಂದು ವಾರ ರಜೆ ಹಾಕಿದೆ.

ಇನ್ನು ಮುಂದಿನ ಸೋಮವಾರ ಕೆಲಸಕ್ಕೆ ಹೋಗ್ಲಿಕ್ಕೆ. ಹ್ಮ್ ಹ್ಮ್ .

ಹ್ಮ್ ಮತ್ತೆ ಮನೆಲೆಲ್ಲಾ ಹುಷಾರಿದ್ದಾರಲ್ಲ?

ಹಾ ನನ್ನ ಮನೆಯಲ್ಲಿಸಾ ಎಲ್ಲ ಹುಷಾರಿದ್ದಾರೆ, ಮಧ್ಯಾಹ್ನದ್ದು ಅಡುಗೆ ಆಗ್ಬೇಕು . ಹೌದಾ! ಹಾ ಅಡಿಗೆ ಮಾಡಿ. ಹಾ ಆಯ್ತಾಯ್ತು ಇಡ್ತೇನೆ .

ಸೀನಾ ಸೀನಾ.

ಹಾ ಹೋಗಿದ್ದೆ ಸೀನಾ ನೀನು? ಹಾ ಇವಾಗೆ ಹೋಗಿ ಇವಾಗ್ ಬಂದೆ . ನೀನ್ ಏನ್ tiffin ಮಾಡ್ದೆ ಸೀನಾ?

ಹ್ಮ್ ಏನ್ ಇನ್ ಏನ್ ಸೊ~ ಸೊಪ್ಪೇನ್ ತಂದಪ್ಪಾ? ಸೊಪ್ಪ್ ಅಂದರೆ ಅದೇ ಪುಂಡೆ ಪಲ್ಲೆ, ಮೆಂತಿ ಪಲ್ಲೆ.

ಉಳ್ಳಾಗಡ್ಡಿ, tomato ಅವೆಲ್ಲಾ ತಗೊಂಬಂದೆ.

ನಾನು ಬದ್ನೆಕಾಯಿ, tomato, ಆಲೂಗಡ್ಡೆ, ಅವೆಲ್ಲಾ ತಗೊಂಡ್ ಬಂದೆ ನಾನ್ ಕೂಡಾ. ಹಂಗೆ ಅಂಗಡಿ ಸಂತಿಗ್ ಹೋಗಿ ಮಾಡ್ಕೊಂಡ್ ಬಂದೆ. ಹಾ ನಮ್ಡು ಹೋಟ್ಲು ಐತಲಾ ಹಂಗೆ ನಾವು ತಗೊಂಬಂದ್ವಿ ಹಂಗೆ ತರಸ್ತಿನಲ್ಲಾ.

ಹ್ಮ್ ಹಂಗೆ ತಗೊಂಬಂದೆ ಆದ್ರೂ ತೊಳೊಕೊಂಬೆಕ್ ಎಲ್ಲಾ. ಹ್ಮ್ ಎಲ್ಲಾ ತೊಳೊಕೊಂಡೆ .

ಹಾ ಅದೆಲ್ಲಾ ನಮ್ safety ನಾವ್ ಇರ್ಬೇಕು.

ಇನ್ನೇನ್ ಸಮಾಚಾರ ನೀನೆ ಹೇಳಬೇಕ್ ಸೀನಾ ನಂದೇನಿಲ್ಲ. ಇವತ್ತ್ market ಅಲ್ಲಿ ज़्यादा rate ಇದವಲ್ಲಾ? ಹ್ಮ್ ಹೆಚ್ಚು rate ಇದೆ ಅದು ಕಾ~ ಇದು ಇದು ಕೂಡಾ ಇಲ್ಲಾ clean ಕೂಡಾ ಇಲ್ಲಾ ಸೊಪ್ಪು ಅವೆಲ್ಲ.

ಹ್ಮ್ ಎಲ್ಲಾ ಗಲೀಜ್ ಇದೆ ಎಲ್ಲಾ ತೊಳೊಕೊಂಡ್ ಬಂದು ಮಾಡ್ಬೇಕು. ಅವು ಮೂಲಂಗಿ, ಬದ್ನೇಕಾಯಿ ಎಲ್ಲಿಂದ ಸಿಕ್ಕಿತು?

ಮೂಲಂಗಿ ,ಬದ್ನೇಕಾಯಿ ನನ್ಗ್ ಸಿಕ್ಕಿಲ್ಲ ನಿನ್ಗೆ ಎಲ್ಲಿ ಸಿಕ್ಕಿದ್ವು?

ಅಲ್ಲಿ ಎಲ್ಲಾ ಕೇಳಿ ಇಲ್ಲಾ ಅಂದ್ರು.

ಹ್ಮ್ ದೊಡ್ಡ್ market ಆಗ ಎಲ್ಲಾ ಸಿಗ್ತಾವ್ ನೋಡ್ ಸೀನಾ ಅಲ್ಲಿ ಸಣ್ಣ್ market ಎಲ್ಲ ಗಲೀಜ್ ಆ ಕಡೆ ಎಲ್ಲ ಮ~ mutton market ಎಲ್ಲಾ ಇದೆಯಾ.

ಹ್ಮ್ ಅಲ್ಲೆಲ್ಲಾ ಗಲೀಜ್.

ನಾವ್ ಸೆ~ ನಾವ್ clean ಎಲ್ಲಾ ತೊಳೊಕೊಂಡ್ ಎಲ್ಲಾ ಮಾಡ್ಬೇಕು.

ಹಾ ಇಲ್ಲಾಂದ್ರೆ skin allergy ಅವೆಲ್ಲಾ ಆಗತ್ತೆ. ನಾನು ಹೊರಗೆ ಜಾಸ್ತಿ ತಿನಲ್ಲಾ ಮನೆಗೆ ಏನಿದ್ರೂ ಮನೆಗೆ ಮಾಡ್ಕೊಂಡು ಮನೆಗೆ ತಿನ್ನೋದು ಸೊಪ್ಪಾಗ್ಲಿ ತರಕಾರಿ ಆಗ್ಲಿ ಎಲ್ಲಾ ಮನೆಗೆ. ನಾನ್ ಕೂಡಾ ಮೊದಲು ಹೊರಗ್ ಜಾಸ್ತಿ ತಿಂತಿದ್ದೆ ಇವಾಗ ಅದು ಅದು ಬಿಟ್ರೆ ನಾನ್ ಕೂಡಾ ಮನೆಲೆ ತೀನ್.

ನನಿಗ್ skin allergy ಆಯ್ತಾ ಆವಾಗಿಂದ ನಾನ್ ಕೂಡಾ ಹೊರಗ್ ತಿನ್ನಲ್ಲ ಆದ್ರೂ ಪಾ ಆದ್ರೂ ಕಾಳುಗಳು use ಜಾಸ್ತಿ ಮಾಡ್ಬೇಕು ಕಾಳು.

ಹುರ್ಳಿಕಾಳು, ಕಡ್ಲೆಕಾಳು , ಹೆಸ್ರುಕಾಳು helth ಇಗೂ ಕೂಡಾ ಚೆನ್ನಾಗಿರತೈತೆ. ವಾರಕ್ಕ್ one time ಅನ two times ಅನ ಕಾಳುಗಳು ತಿನ್ನ್ಬೇಕು. beans ಅಂಥವು ನುಗ್ಗೆಕಾಯಿ ಇಲ್ಲಾ ಬದ್ನೇಕಾಯಿ, ಆಲೂಗಡ್ಡೆ, beetroot ಅಂತವೆಲ್ಲಾ ತಿಂದ್ರೆ ನಮ್ helth ಇಗ್ ಕೂಡಾ ಹ್ಮ್. ಇವು ಮೆಣಸಿನ್ಕಾಯಿ ಬಾಳ rate ಆಗಬಿಟ್ಟಾವಪಾ.

ಮೆಣಸಿನ್ಕಾಯಿ , ಹುಂಚ್ಚೆಹಣ್ಣು ಭಾಳ rate ಆಗಿದೆ.

ನಾನ್ ಹೋಗಿದ್ದೆ ಇವತ್ ತರಕಾ ಎಲ್ಲಾ . ಈ ಕಾಳು ವಾರದಾಗ ಒಂದೇಳ್ಡು ಸಲ ತಿನ್ಬೇಕು ಆರೋಗ್ಯ ಕಾಳು ಆಗ್ಲಿ ಸೊಪ್ಪು ಸೊಪ್ಪ ಆಗ್ಲಿ ಮತ್ತೆ ಬದ್ನೇಕಾಯಿ beetroot .

ಎಲ್ಲಾ ತಿಂದ್ರೆ ಆರೋಗ್ಯಕ್ ಕೂಡಾ ಭೇಷ್ ಇರ್ತದ ಎಲ್ಲಾ fit ಆಗಿ ಕೂಡಾ ಇರ್ತೀವಿ. ಜೋಳಾ ರೊಟ್ಟಿ ತಿನ್ನ್ಬೇಕು .